ಒಬ್ಬ ಮನುಷ್ಯನ ಕೈಯಿ ಟೊಂಕದ ಮೇಲೆ ಇಟ್ಟುಕೊಂಡು ನಿಂತಿದ್ದಾನೆ.

ಇಲ್ಲಿ ಮನುಷ್ಯರು ಕೂತಿಕೊಂಡು ಅವರವರ ಕೆಲಸವನ್ನು ಮಾಡುತ್ತಾ ಇದ್ದಾರೆ.

ಇದು ಒಂದು ಶ್ರೀ ಕ್ಷೇತ್ರ ಝರಣಿ ನರಸಿಂಹ ದೇವಸ್ಥಾನ ಬೀದರ್ ಇದೆ.

ದೂರ ದೂರದಲ್ಲಿ ನೀರುಗಳು ಹರಿಯುತ್ತಾ ಇವೆ.

ಇಲ್ಲಿ ಎದ್ರುಗಡೆ ಗಿಡ ಮರಗಳು ಇವೆ ಲೈಟಿ ನ ಕಂಬವಿದೆ.

ಇಲ್ಲಿ ಬಹಳಷ್ಟು ವಸ್ತುಗಳನ್ನು ಕಂಪಾರ್ಟ್ಮೆಂಟ್ ಗಳಲ್ಲಿ ಇಟ್ಟುಕೊಂಡಿದ್ದಾರೆ.

ಇದು ಒಂದು ಫ್ಯೂಚರ್ ಕಿಡ್ಸ್ ಸ್ಕೂಲ್ ಇದೆ.

ಮತ್ತು ಎದ್ರುಗಡೆ ಒಂದು ಅಂಬೇಡ್ಕರ್ ಅವರ ಫೋಟೋ ಫ್ರೇಮ್ ಅನ್ನು ಹಾಕಿದ್ದಾರೆ.

ಬಿಸ್ಕೆಟ್ಗಳು ಇತ್ಯಾದಿಗಳು ಇವೆ ಒಳಗಡೆ ಒಬ್ಬ ಮನುಷ್ಯನು ನಿಂತಿದ್ದಾನೆ.

ಇದು ಒಂದು ಅಪೇಕ್ಸ್ ಹಾಸ್ಪಿಟಲ್ ಇದೆ.